ಈ ಚಿತ್ರದಲ್ಲಿ ನಾವ್ ಏನ್ ನೋಡಬಹುದು ಎಲ್ರು ಮನುಷ್ಯರು ಬರ್ತಾ ಹೋಗ್ತಾ ಇದ್ದಾರೆ ಮತ್ತು ಗಾಡಿ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

ಹುಡುಗರು ವೈಟ್ ಡ್ರೆಸ್ ಹಾಕೊಂಡು ನಿಂತಿದ್ದಾರೆ

ಇಬ್ಬರು ಹುಡುಗಿಯರು ಕೆಫೆ ಮುಂದೆ ಒಂದು ಸೆಲ್ಫಿಯೇ ತಗೊಂತಿದ್ದರೆ .